ಹಾಗೇ ಈ ಕಡೆ ಒಂದು ಕಾರು ಕೂಡ ಇದೆ.

ಹಾಗೇ ಸುತ್ತಲೂ ಮನೆಗಳಿದ್ದಾವೆ ಹಾಗೆ ಸುತ್ತಲೂ ಚಿಕ್ಕಚಿಕ್ಕ ಗಿಡ ಕೂಡ ಇದ್ದಾವೆ.

ಇದು ಒಂದು ಕಿರಾ ಮೆಡಿಕಲ್ ಸ್ಟೋರ್ ಇದೆ

ಸುತ್ತಲೂ ಕಾಂಪೌಂಡ್ ಕೂಡ ಇದೆ ಹಾಗೆ ಪಕ್ಕದಲ್ಲೇ ಒಂದು ಸಿಂಟೆಕ್ಸ್ ಕೂಡ ಇದೆ ಅದಕ್ಕೆ ಪೈಪ್ ಲೈನ್ ಕೂಡ ಮಾಡಿದ್ದಾರೆ.

ಅಲ್ಲಿ ಮ ಸೆಲ್ಫ್ ಗಳು ಕೂಡ ಇದ್ದಾವೆ ಸೆಲ್ಫ್ ಇನ್ ಗಳಲ್ಲಿ ಚಿಕ್ಕ ಚಿಕ್ಕ ಬಾಕ್ಸ್ ಗಳು ಮತ್ತು ದೊಡ್ಡ ದೊಡ್ಡ ಬಾಕ್ಸ್ ಗಳಿದ್ದಾವೆ.

ಇದು ಒಂದು ಮನೆ ಇದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ.

ಹಾಗೆ ಅಲ್ಲಿ ಮಂಟಪ ಕೂಡ ಹೊಡುದಿದ್ದಾರೆ.